ನದಿಗಳು ಎಲ್ಲ ಆಗಿನ ಕಾಲದಲ್ಲಿ ನಿಜ ಜಾಸ್ತಿ ಇದ್ವು ಈಗಿನ ಕಾಲದಲ್ಲಿ ಎಲ್ಲ ನದಿಗಳು ಫ್ಲಾಟ್ ಅದು ಇದು ಮಾಡ್ತಿದ್ದಾರೆ ಕಮ್ಮಿಯಾಗಿದೆ ನದಿಗಳು ಈ ಈ ವ ವಾಟರ್ ಎಲ್ಲ ಇಲ್ಲ ಸಾರಿ .

ನಿಯರ್ ಬೈ ಇರುತ್ತಲ್ಲ ಎ.ಟಿ.ಎಮ್. ಇಲ್ಲಾಂದ್ರೆ ಅಮೊ ಅಮೌಂಟ್ ಕೆ ತಗೋಳಕ್ಕಾಗಿ ಬ್ಯಾಂಕ್ ಕಾಗಿ ಹೋಗ್ಬೇಕಾಗಿಲ್ಲ ಎ.ಟಿ.ಎಮ್. ಕೂಡ ತಗೋಬಹುದು.

ಸಿಎಂರಂಟ್ ಸಿಮೆಂಟ್ ಫ್ಯಾಕ್ಟರಿ ಇವೆಲ್ಲ ಇವಾಗ ನಮ್ ಮನೆ ಕಟ್ಕೋನಕ್ಕೆ ಎಲ್ಲ ಸಿಮೆಂಟ್ ಎಲ್ಲ ಬೇಕಾಗುತ್ತೆ.

ಈಗ್ ಎಲ್ಲ ಹೊಲಗಳು ಎಲ್ಲ ಆಹ್ಹ್ ನಾಶಮಾಡಿ ಇವಾಗ್ ಎಲ್ಲ ಲೇಔಟ್ ಪ್ಲಾಟ್ ಎಲ್ಲ ಇದರಲ್ಲೇ ಆಗುತ್ತಾ ಏನು ಊಟ ನಮಗೆ ಹೊಟ್ಟೆಗೆ ರೈಸ್ ಎಲ್ಲ ಇಲ್ಲ ಅಂದ್ರೆ ಹೇಗೆ ಇಂಗೆ ಎಲ್ಲ ಆಗುತ್ತೆ--

ಊರುಗಳಿಗೆ ಹೋದ್ರೆ ಇಟಿ ಆಹ್ಹ್ ನಾವು ರಿಲೇಟಿವ್ಸ್ ನ ಎಲ್ಲರನ್ನ ನಮ್ ಮನೆ ಕರ್ಕೊಂಡು ಜಾಸ್ತಿ ಜನ ಇರುತ್ತಾರೆ ಅದಿಕ್ಕೆ ನಾವು ಫಂಕ್ಷನ ಹಾಲ್ ನಲ್ಲಿ ಮದುವೆ ಮಾಡ್ತೀವಿ ಅಂತೆ ಊಟಯಲ್ಲ ಚೆನ್ನಾಗಿ ಇರುತ್ತೆ ನಾವು ಊಟ ಗೀಟ ಹೊಸ್ರ್ ಹೋಗ್ತಿವಿ ಮದುವೆ ಗಿದವೆಗೆ ಎಲ್ಲ--

ಟ್ರಿಪ್ ಗೆ ಏನಾದರು ಹೋದ್ರು ಕೂಡ ನಾವು ಫ್ಯಾಮಿಲಿ ಅಥವಾ ನಾವು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲಾದರೂ ಹೋದ್ರು ಕೂಡ ನಾವು ಬಹಳ ಎಂಜಾಯ್ ಮಾಡ್ತೀವಿ ಪಿಕ್ನಿಕ್ ನಲ್ಲಿ ಎಂಜಾಯ್ ಎಲ್ಲ ಇನ್ನ ಚಿಕ್ಕ್ ಮಕ್ಕಳು ಎಲ್ಲ ಫುಲ್ ಎಂಜಾಯ್ ಮಾಡ್ತಾರೆ ಒಳ್ಳೆ ಪ್ಲೇಸ್ ನಮ್ ಫ್ಯಾಮಿಲಿ ಎಲ್ಲ ಹೋದ್ರು ಎಂಜಾಯ್ ಮಾಡ್ಬೇಕು ಪಿಕ್ನಿಕ್ ಗೆ ಎಲ್ಲ.